ಹ ಇನ್ನೊಂದು ನೋಡಿ ಮಿಲ್ಲರ್ ಹೆಂಗ್ ಆಡಿದ್ರು ನೋಡಿ ನೂರಾ ಆರ್ ಏಳ್ run ಎಷ್ಟೋ ಹೊಡೆದ್ರ್ ನೋಡಿ. ನೂರಾ ಐದು ಆರ್ run. ಆರ್ run ಹೊಡೆದ್ರು ನೋಡಿ ಹೆಂಗ್ ಹಾಡಿದರ್ ನೋಡಿ ಮಿಲ್ಲರ್ ಅವ್ರ್ ಅಲ್ವ.

ಹೆಂಗೋ ಮುಂದ್ ವರಿಲಿ ಎಷ್ಟೆ ಇದಾದ್ರು ಕೂಡ ನಮ್ಗೆ ಅಲ್ವ credit ನಮ್ Indian's ಅನ್ನೋ ಒಂದು ನಮ್ಗ್ ಇರುತ್ತಲ್ವ.

ತುಂಬಾನೆ ಚೆನಾಗಿತ್ತು ನವೀನ್ ಅವ್ರೆ discussion ನಮ್ದು.

ಹ್ಮ್ ok ಹಾರ್ದಿಕ್ ಅವ್ರೆ ಇಡ್ಲ.

ಗಮ್ಮತ್ತೆನಿಲ್ಲ ನನ್ನ ಅಕ್ಕನ ಮದುವೆಗೆ ಬನ್ನಿ ನಾಡಿದ್ದು.

ಹೌದಾ okay ಎಲ್ಲಿ ಹುಡುಗ ಎಂತ ಮಾಡುದು?

ಹುಡುಗ Engineer

ಓ ಹೌದ ಎಲ್ಲಿ? .

ಓಹ್ ಹಾಗೆ ಅಕ್ಕ Bangalore ರಾ?

ಹ್ಮ್ ಇನ್ನು ಮತ್ತೆ bore ಆಗ್ತದಲ್ಲ ಮನೆಯಲ್ಲಿ ಅಕ್ಕ ಹೋದ್ಮೇಲೆ .

ಮತ್ತೆಂತ ಮದುವೆ ತಯಾರಿ ಎಲ್ಲ ಆಯ್ತಾ?

ಅದ ಮದುವೆ ಅಂತೆಳಿದ್ರೆ ಹಾಗೆ ಅಲ್ಲಾ ಎಲ್ಲ ಮನೆಯಲ್ಲಿ. busy ಇರ್ತಾರೆ. ಹ್ಮ್ ಅದೆಲ್ಲ ತಗೋಳಿಕ್ಕಿರ್ತ ಅಲ್ಲ ಸೀರೆ ಎಲ್ಲಾ ಬಟ್ಟೆ ಬಟ್ಟೆ ಎಲ್ಲಾ ತಗೊಂಡಾಯ್ತಾ?

Udyavara ಒಳ್ಳೆ ಉಂಟು.

ಮತ್ತೆ ನಿಮ್ದು ಮದ್ವೆ ಯಾವಾಗ? ಅಕ್ಕ ಮದುವೆ ಆದ್ಮೇಲೆಯಾ late ಉಂಟಾ ಮದ್ವೆ?

ಹೌದಾ first ನಿನ್ ಅಕ್ಕನ್ ಮದುವೆ ಆದ್ಮೇಲೆ ಅಲ್ಲ.

ಬನ್ನಿ ಎಲ್ಲಾರು ಮದುವೆಗೆ.

ಬರುವ ಬರುವ ಯಾವ ಯಾವ ದಿನ ಬರ್ತದೆ? April ಅಲ್ಲಿ ಆದಿತ್ಯವಾರ. ಓಹ್ ಆದಿತ್ಯವಾದ್ರೆ ನಮಗೆ ಬರ್ಬೋದು.

ಹಾ ರಜೆ ಅಲ್ಲ April ಎರಡು ಆದಿತ್ಯವಾರ ಬನ್ನಿ

ಹಾ March ಓ next month ಅಲ್ಲ.

ಹ್ಮ್ ಹತ್ರಾ ದಿನ ಇಲ್ಲಾ, ಎಂತ?

ನಂದು ಸದ್ಯದಲ್ಲಿ ಉಂಟು.

ಅದು ಹಾ fix ಆಗಿದೆ.

date ಇನ್ನು ನೋಡ್ ಬೇಕಸ್ಟೆ.

ಎಲ್ಲಿ Bangalore ಲ್ಲಿ .

ಆಗ್ಬೋದು ಮತ್ತೆ Bangalore ಲ್ಲಿ ಅಲ್ಲಾ.

ಈ Bangalore Bangalore ಅಂತ ಹೇಳುದು ಮಾತ್ರ . ಈಗ ಎಂತ.

ಓ ಹೌದಾ ಇನ್ನೂ ಮದ್ವೆ ಆದ್ಮೇಲೆ ಬಿಡ್ತಾರಾ? ಇಲ್ಲ continue ಮಾಡ್ತಾರೆ.

ಮತ್ತೆ Bangalore ಗೆ ಹೋಗುದಿಲ್ವಾ ಆ Bangalore ಲ್ಲೇ ಇರುದಾ ಅಕ್ಕ.

ಒಹ್ ಹಾಗೆ ಹಾಗೆ ಒಳ್ಳೆಯಾಯ್ತು.

ಆ ಸರಿ ಸರಿ ಸಿಗುವ ನಾಡಿದ್ದು ಮದುವೆಗೆ ಆ ಸರಿ ಸರಿ ಬರುವ ಖಂಡಿತ.

ಆ ಸರಿ ಸರಿ okay bye .

ನೇರ ಮಾರುಕಟ್ಟೆ ಬಗ್ಗೆ ಹೇಳ್ಬೇಕಾದ್ರೆ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ನೇರ ಮಾರುಕಟ್ಟೆ ಏನು ಯಾಕೆ ನಾವು ನೇರ ಮಾರುಕಟ್ಟೆಯಲ್ಲಿ ಅಹ್ ಮಾಡ್ಬೇಕು ಅಹ್ ಇ~ ಇವತ್ತಿನ ದಿನದಲ್ಲಿ ಜನರು ಎಲ್ಲಾ ಒಂದು ತಮ್ಮ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಕೆಲ್ಸಕಾರ್ಯಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿ ಏನು problem ಏನಾಗುತ್ತೆ ಅಂತ ಅಲ್ಲಿ ಅವ್ರಿಗೆ ಕಷ್ಟ ಏನು ಅನುಭವಿಸ್ತದೆ ಅಂತ ಹೇಳಿದ್ರೆ. ಇಲ್ಲಿ ಅವರು ಏನು ಕಲಿತಾ ಇರ್ತಾರೆ ಕೆಲವರು engineering ಮಾಡಿ ವಿದ್ಯಾರ್ಥಿಗಳು ಇರ್ತಾರೆ. ಬೇರೆ ಬೇರೆ ಅಹ್ ಒಂದು ಇದ್ರಿಂದ ಬಂದಿರ್ತಾರೆ. ಆದ್ರೆ ಅವರಿಗೆ correct ಅವರು ಸರಿಯಾಗಿ ಅವರಿಗೆ. ಅಹ್ ಅವರೇನು ಇದು ಮಾಡ್ತಾ ಇದ್ದಾರೆ ಆ ಒಂದು ಸಹ ಅವರಿಗೆ ಸಂಬಳ ಅಲ್ಲಿ ಸಿಗುವುದಿಲ್ಲ. ಅದೇ ನೇರ ಮಾರುಕಟ್ಟೆಯಿಂದ ಏನು. ಅಹ್ ಅವರಿಗೆ be~ benefit ಸಿಗತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಬಂಡ್ವಾಳ ಇಲ್ಲದೆ ಒಂದು ಅಹ್ ತನ್ನ ಅಹ್ ಸ್ವಂತ ಒಂದು business start ಮಾಡ್ಕೊಂಡು ಹೋಗ್ಬಹುದು. ಇಲ್ಲಿ ನಿಮ್ಗೆ ಹೂಡಿಕೆ ಇರುದಿಲ್ಲ. ಯಾವ ತರ ಹೂಡಿಕೆ ಇರುದಿಲ್ಲಅಂದ್ರೆ ಇದು ಯಾವ ತರ ಒಂದು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ. ಇಲ್ಲಿ ನೇರ ಮಾರುಕಟ್ಟೆಯಲ್ಲಿ ಯಾವ ತರ ವಸ್ತುಗಳು ಇರುತ್ತೆ ಅಂತ ಹೇಳಿದ್ರೆ ಅದು ಹೇಳ್ಬೆಕಾದ್ರೆ. ನಾನೊಂದು ಅಹ್ ಒಂದು ಇದರೊಂದೆ ಹೇಳ್ಲಿಕ್ಕೆ ಇಷ್ಟ ಪಡ್ತೇನೆ. ಇಲ್ಲಿ ನಮ್ಗೆ ಬಂಡವಾಳ ಹಾಕ್ಲಿಕ್ಕೆ ಇದರದ್ದೊಂದು first point ಇರ್ತದೆ. ಮತ್ತೆ ಇಲ್ಲಿ ನಿಮ್ಗೆ ಯಾರುಸ ಒಂದು ಕೇಳುವರು ನಿಮ್ಮ. ಅಹ್ boss ಆಗಿ ಇರುವುದಿಲ್ಲ. ನೀವೇ ಇದರದ್ದು main ಇದರ ಆಗಿ ಇರ್ತೀರ. ಅದೇ ತರ ಇಲ್ಲಿಯೂ ನಮ್ಮ ಬೇರೆ ಬೇರೆ ಅಹ್ ವಸ್ತು ಪದಾರ್ಥಗಳಲ್ಲಿ ನಾವು ಇದು ಇದರಲ್ಲಿ ನಮ್ಮ. ಏನ್ಹೆಳ್ತೇವೆ business ಮಾಡ್ಕೊಂಡು ಹೋಗ್ಬಹುದು ನಾವು. ಇದರಲ್ಲಿ ನಮ್ದು nutrition product ಸ ಬರತ್ತೆ. ಬೇರೆ ಬೇರೆ ಪದಾರ್ಥಗಳಲ್ಲಿ ನಾವಿಲ್ಲಿ ನಮ್ಮ ಒಂದು ಬಂಡ್ವಾಳ ಇಲ್ಲದೆ ನಮ್ಮ ಒಂದು ಚಿಕ್ಕ ಪುಟ್ಟ ಅಹ್ ಏನ್ ಹೇಳ್ತೇವೆ ದಿನ ನಿತ್ಯಕ್ಕೆ ಬೇಕಾಗುವ ಪದಾರ್ಥಗಳನ್ನ ನಾವಿಲ್ಲಿ sell ಮಾಡ್ಬಹುದು. ಅದೇ ತರ ಪೌಷ್ಟಿಕಾಂಶದ ಕೊರತೆ ಇರುವವರು ಇರ್ತಾರೆ. ಅಲ್ಲಿಗೆ ಅವರು ಪೌಷ್ಟಿಕಾಂಶದ ಅಹ್ ಇದನ್ನು ನಾವು ಸಾಮಾನುಗಳನ್ನು ಸರಬರಾಜು ಮಾಡ್ಬಹುದು. ಅಹ್ ಅದೇ ತರ ಎಲ್ಲಿ ಪ್ರಕೃತಿಯ ಒಳ್ಳೆ ತರದಿಂದ ಆಧುನಿಕ ವಿಜ್ಞಾನದ ಶ್ರೇಷ್ಟತೆಯನ್ನು ನಾವು ಅಲ್ಲಿ ನಾವು ಅಲ್ಲಿ ತೋರ್ಸ್ಪಡ್ಲಿಕ್ಕೆ ಆಗತ್ತೆ. ಆ ಅದೇ ತರ ನಾವು ಈಗ ನಮ್ಗೆ ದಿನನಿತ್ಯದಲ್ಲಿ ಬೇಕಾಗುವ ಅಹ್ ಪದಾರ್ಥಗಳನ್ನು ನಾವು ಏನ್ ಮಾಡ್ತೇವೆ ಒಂದು ಅಂಗಡಿಗೆ ಹೋಗಿ ಅಲ್ಲಿಂದ ನಾವು ಖರೀದಿ ಮಾಡ್ತೇವೆ. ಅಹ್ ಯಾವ ಅಂಗಡಿಗೆ ನಾವು ಹೋದ್ರೆ ಸಹ ಯಾವ ಅಂಗಡಿ ನಾನು ಒಂದು ಹೇಳ್ಬೆಕಾದ್ರೆ ಇದು ರಮೇಶನ ಅಂಗ~ ಅಂಗಡಿಯಿದೆ ಸುರೇಶನ ಅಂಗಡಿಯಿದೆ. ಅಲ್ಲಿ ನಾವು ಹೋಗಿ ನಮ್ಗೆ ಬೇಕಾಗುವ ದಿನನಿತ್ಯದ್ದು. ಪದಾರ್ಥ ತಗೊಳ್ತೇವೆ. ಆದ್ರೆ ಅಲ್ಲಿ ಯಾವ್ದುಸ ಒಂದು ಪದಾರ್ಥ ನಾವು ಏನು ತಗೊಳ್ತೇವೆ ಅಲ್ಲಿ ಯಾರು ಅವ್ರು ಸ್ವಂತ ಅವ್ರು ತಯಾರು ಮಾಡುವುದಿಲ್ಲ. ಅಲ್ಲಿಗೆ ಅವರಿಗೆ ಬೇರೆ ಒಂದು ಅಹ್ factory ಯಿಂದ ಬಂದಿರ್ತದೆ. ಇಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಮತ್ತೆ ಒಂದು ಮದ್ಯವರ್ತಿಗಳಿರ್ತಾರೆ. ಈ ಮದ್ಯವಳ್ಳಿ~ ವರ್ತಿಗಳಿಗೆ ಏನಾಗುತ್ತಂದ್ರೆ ಇವ್ರಿಗೆ ಒಂದು commission payout ಆಗಿರ್ತದೆ. ಅಲ್ಲಿಂದ ಅವರು ಆ ಒಂದು ಚಿಕ್ಕ ಒಂದು. ಅವರಿಗೆ ಸಿಗುವ ಒಂದು ಏನ್ ಹೇಳ್ತಾರೆ ಹಣ ಒಂದು ಹಿಡ್ಕೊಂಡು ಆ ಇದ್ರ ಮೇಲೆ ಅವರು ಅಹ್ ಮುಂದಕ್ಕೆ ನಮ್ಗೆ ಅಹ್ ಪ~ ಒಂದು ಆ ಪದಾರ್ಥಗಳನ್ನು ಮುಂದಕ್ಕೆ ಕೊಡ್ತಾರೆ. ಅಹ್ ಇಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಬಂಡ್ವಾಳ ಹಾಕ್ಬೇಕಾಗ್ತದೆ ಮತ್ತೆ ಇಲ್ಲಿ ನಾವು ಏನ್ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ. ಈ ನೇರ ಮಾರುಕಟ್ಟೆಯಲ್ಲಿ ಬಂಡ್ವಾಳವಿಲ್ಲದೆ ನಾವೊಂದು ನಮ್ಮ ಹೊಸ ಒಂದು business start ಮಾಡ್ಬಹುದು. ಅದೇ ರೀತಿ ಬೇರೆ ಬೇರೆ ವಸ್ತಲ್ಲಿ ನಾವು ಇದ್ರಲ್ಲಿ. ಅಹ್ ಮಾಡುತ್ತಾ ಹೋಗ್ಬಹುದು. ಇಲ್ಲಿ ತಿಂಡಿ ತಿನಿಸುಗಳು ಇರ್ತವೆ. ದಿನ ದಿನದ ವಸ್ತುಗಳು ನಾವು ಹೇಳ್ಬೆಕಾದ್ರೆ ಅಹ್ ನಾವು ದಿನ ಬಳಕೆಯಲ್ಲಿ use ಮಾಡುವಂತಹದ್ದು ಅಹ್ ಸಾಬೂನಾಗ್ಲಿ. ಅಹ್ ನಾವು use ಮಾಡುವಂತಹದ್ದು paste ಗಳಾಗ್ಲಿ. ಅದೇ ತರ ಅಹ್ ಮಕ್ಕಳಿಗೆ ಬೇಕಾಗುವ ಪದಾರ್ಥಗಳು. ಅಹ್ ಮತ್ತು ಅದೇ ತರ ಪೌಷ್ಟಕಾಂಶಗ ಆಗುವ ಒಂದು product . ಬೇರೆ ಬೇರೆ ಪದಾರ್ಥದಲ್ಲಿ ನಾವು ಮಸಾಲ ಪದಾರ್ಥ್~ ಪದಾರ್ಥಗಳಲ್ಲಿ ನಾವಿಲ್ಲಿ. ಅಹ್ ಕಾಣ್ಲಿಕ್ಕೆ ಸಿಗ್ತದೆ. ಇದು ನಾವು ಯಾವ ತರ ಮಾಡ್ಬಹುದು ಅಂದ್ರೆ ನಮ್ಗೆ ದಿನನಿತ್ಯಕ್ಕೆ ಬೇಕಾಗುವ ಸಾಮಾನುಗಳು ನಾವು ಅದ್ರಲ್ಲಿ ನಾವು ಬಳಸ್ಕೊಳ್ತಾ ಹೋಗ್ಬಹುದು. ಮತ್ತೆ ಇನ್ನಿತರಿಗೆ ನಾವಿದನ್ನು ಅಹ್ ಬಳಸಲಿಕ್ಕೆ ಅದರ ಬಗ್ಗೆ ಅಹ್ ಏನು ಮಾಹಿತಿ ಇದೆ ಅದನ್ನು ನಾವು ಅವ್ರಿಗೆ ಹಂಚ್ಕೊಳ್ಬಹುದು. ಅಹ್ ಇದ್~ ಇದೊಂದು ನೀವು ಅಹ್. ಸದಬಳಕೆ ಮಾಡುವುದಂದ್ರೆ ನಿಮ್ಗೆ ಏನೆಲ್ಲಾ ಪ್ರಯೋಜನ ಇದೆ. ಅಹ್ ಮತ್ತೆ ಯಾವ ತರ ನೀವು ಇದ್ರಲ್ಲಿ ಅಹ್ ಇಲ್ಲಿ ಖರೀದಿ ಮಾಡುವುದ್ರಿಂದ ನಿಮ್ಗೆ ಏನು ಉಳಿತಾಯ ಆಗ್ತದೆ. ಆ ಉಳಿತಾಯ ಹಣ ಯಾಕಂತ ಹೇಳಿದ್ರೆ ಈಗ ಇವತ್ತೇ ನಾವು ಅಹ್ ಅಹ್ ಕಾಣ್ಲಿಕ್ಕೆ ಸಿಗ್ತದೆ ಏನಂತ ಹೇಳಿದ್ರೆ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳು ಬಂದು ಇಲ್ಲಿ ನಮ್ಮ ಅಹ್ ದೇಶದಲ್ಲಿ ತಮ್ಮ ದೊಡ್ಡ ದೊಡ್ಡ factory ಗಳನ್ನು ಹಾಕ್ತಾರೆ. ಅವ್ರಿಲ್ಲೇ ಅವರು ಆವನ್ನು ಆ ಬಂಡವಾಳವನ್ನು ಹಾಕ್ಕೊಂಡು. ಅಹ್ ದೊಡ್ಡ ದೊಡ್ಡ ಒಂದು ಸಂಪತ್ತನ್ನು ಗಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಾವು ಏನು ಹೇಳ್ತಾ ಇದ್ದೇವೆ ಅಂದ್ರೆ ನಾವು ಭಾರತ ದೇಶದಿಂದ ನಾವು ಭಾರತೀಯರೇ ಆಗುವುದ್ರಿಂದ. ನಮ್ಮ ದೇಶದಲ್ಲಿ ಏನೊಂದು ಅಹ್ ಪದಾರ್ಥಗಳು ಉತ್ಪನ್ನ ಆಗ್ತದಾ. ಅದನ್ನು ನಾವು ಇಲ್ಲಿ ಸದಬಳಕೆ ಮಾಡಿದ್ರೆ ಅದನ್ನು ನಾವು ಅಹ್ ಪ್ರಯೋಜನಕ್ಕೆ ತಕೊಂಡ್ರೆ. ನಮ್ಮ ಭಾರತದ ಏನ್ ಹೇಳ್ತಾರೆ economy ಯನ್ನು ನಾವು ಇಲ್ಲಿ ಅಹ್ ಇದು ಮಾಡ್ಬಹುದು. ಇವತ್ತು ಏನಾಗ್ತದೆ ಹೇಳಿದ್ರೆ ನಮ್ಮ ಅಹ್. ರೂಪಾಯ ಮೌಲ್ಯ ದಿನ ದಿನ ಕೆಳಗೆ ಬೀಳ್ತಾ ಇದೆ. ಅದೇ ತರ ನಾವು dollar ಗೆ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿಯ ಅದು ನಮ್ಮ ರು~ ರೂಪಾಯಿ ಏನಿದೆ ಕುಸಿತ ಕಾಣ್ತಿದೆ ಇದಕ್ಕೆ main reason . ಅಹ್ ನಾವು main ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ನಾವು ಹೊರದೇಶದ company ಗ ವಸ್ತುಗಳ ಬಗ್ಗೆ ಅವರ ಬಗ್ಗೆ ಅವಲಂ~ ಅವಲಂಬಿತವಾಗಿದ್ದೇವೆ. ಹಾಗಾಗುವುದ್ರಿಂದ ನಮ್ಗೆ ನಮ್ಮ ಅಹ್ ದೇಶದಲ್ಲಿ ನಾವು ಏನು ಪದಾರ್ಥಗಳು ಇಲ್ಲಿ ಉತ್ಪನ್ನ ಆಗ್ತದೆ ಅದಕ್ಕೆ ನಾವು ಕಡೆಗಣಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ. ಅದು ಒಳ್ಳೆ ಅಹ್ ಒಂದು ಏನಂದ್ರೆ ಒಳ್ಳೆ quality ದ್ದು ಇಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಅಹ್ ನಮ್ಗೆ ನಮ್ಮ ಕಣ್ಣಿಗೆಸ ಆಗ್ಬಹುದು. ನಾವು ಒಟ್ಟು ಇದು. ಇದ್ರಲ್ಲಿ TV ಯಲ್ಲಿಸ ನೋಡ್ತೇವೆ ಬೇರೆ ಬೇರೆ advertisement ಲ್ಲಿ ಕಾಣ್ತೇವೆ ನಮ್ಮ ಅದನ್ನು ಇಷ್ಟ ಪಡ್ತೇವೆ ತಗೊಳ್ಳಿಕ್ಕೆ. ಅದ್ರಿದಿಂದ ಇದರ ಬಗ್ಗೆ ಅನಿವಾ~ ಏನು ಇದೆ ಇದರ ಬಗ್ಗೆ ಒಂದು ಮಾಹಿತಿ ನಾವು ಜನರಿಗೆ ತಲುಪಿಸಿ ತುಂಬಾ ಒಂದು ಅಹ್ ಏನ್ ಹೇಳ್ತಾರೆ ನಾವೊಂದು ಉ~ ಉತ್ತಮವಾದ ಕೆಲಸ ಹೇಳ್ಲಿಕ್ಕೆ ಇಷ್ಟ ಪಡ್ತೇನೆ.

ಹಾ ನಾನ್ಸ ಆರಾಮ್ ಇದ್ದೇನೆ ಮನೆಲೆಲ್ಲಾ ಹೇಗಿದ್ದಾರೆ?